ಇದು ಮೀನಿನ ಮಾರುಕಟ್ಟೆ ಇದರಲ್ಲಿ ಹಲವು ರೀತಿಯ ಮೀನುಗಳಿವೆ ಪಾಂಪ್ಲೆಟ್ ಮೀನು ಜಿಂಗಾ ಹಲವು ತರದ ಮೀನುಗಳಿವೆ ಇದನ್ನು ರುಚಿಯಾಗಿ ಅಡುಗೆ ಮಾಡಿ ತಿನ್ನುತ್ತೇವೆ.

ಇವು ಈ ಇದನ್ನು ಸಮುದ್ರದಿಂದ ತರುತ್ತೇವೆ.

ಇದೂ ಸೇವಂತಿಯೆ ಹೂವಿನ ಮಾರ್ಕೆಟುಇದರಲ್ಲಿ ಬಣ್ಣ ಬಣ್ಣದ ಸೇವಂತಿ ಹೂಗಳಿವೆ.

ಇಲ್ಲಿ ಗಿಡಗಳು ಕಾಣುತ್ತಿವೆ. ಗಿಡದ ಮುಂದೆ ಒಂದು ಪರ್ವತ. ಆ ಪರ್ವತದ ಮುಂದೆ ಮತ್ತೊಂದು ಗುಡ್ಡ. ಗುಡ್ಡದ ಮುಂದೆ ಮತ್ತೆರಡು ಗುಡ್ಡಗಳು. ಹೀಗೆ ಅನೇಕ ಗುಡ್ಡ ಗುಡ್ಡಗಳು ಕಾಣುತ್ತಿವೆ. .]

ಇದು ಒಂದು ರೆಸ್ಟುರೆಂಟ್ ಅದರಲ್ಲಿಯೇ ಕುರ್ಚಿಗಳನ್ನು ಇಡಲಾಗಿದೆ ಹಾಗು ಮೇಲ್ಗಡೆ ಲೈಟಿ ನ ಸುರಿಮಳೆ ಆಗಿದೆ.

ಇಲ್ಲಿ ಹುಲ್ಲು ಬಿದ್ದಿದೆ. ಹುಲ್ಲಿನ ಪಕ್ಕದಲ್ಲಿ ಒಂದು ಮಾವಿನ ಮರವಿದೆ. ಮಾವಿನ ಮರದ ಎದುರುಗಡೆ ಅ- ಬೇರೆ ಬೇರೆ ತರಹದ ಮರಗಳಿವೆ.

ಮೇಲ್ಗಡೆ ಲೈಟುಗಳನ್ನು ತೂಗ್ ಹಾಕಲಾಗಿದೆ ಹಾಗೂ ಫ್ರಿಡ್ಜ್ ಕಾಣ್ತ ಇದೆ. ಮತ್ತು ಹೆಲ್ಮೆಟ್ ಒಂದು ಇಡಲಾಗಿದೆ ಹಾಗೂ ಮ್ ಫ್ಯಾನ್ ಇದೆ.